ನಮ್ಮ ಮಕ್ಕಳ್ ಶಾಲೆಗೆ ಮೊನ್ನೆ ನೋಡಿರೆ ಬ್ಯಾಂಕ್ ನಾಗ್ ಇಟ್ಟಿವಿ ನಮ್ಮ ಮಕ್ಕಳ್ ಶಾಲೆಗ್ ಇದ್ದಾಗ ಫೀಸ್ ಬೇಡದಿರು ನಾ ಆಗಿಂದ್ದಾಗ ತನ್ನ ಫೀಸ್ ಕೊಟ್ಟಾದ್ರು ಅದ್ರ ಸಲುವಾಗಿ ಮನೆಗ್ ಇ ಡಕಿನ ಮುಂಚೆ ಮಕ್ಕಳ್ ಶಾಲೆಗೆ ಆತು ಎಲ್ಲಾದಕ್ಕೂ ನಮ್ಮ ಲೈಫ್ ಈಗ್ ಆತು ಬ್ಯಾಂಕ್ ಒಳಗ್ ಇಡಕ್ ಸೇಫ್ಟಿ .

ಏನ್ ಬಾಳೆಹಣ ಹೂಡಿತರ್ ಏನ್ ತೆರಿಗೆ ಖಜ್ಜುರಿ ಹೊಡಿತರ್ ಬಾರ್ ತೇರ್ ಆತ್ತದ್ ನೋಡ್ರಿ ನಮ್ಮ ಉರಗ್ ಡೆಕೋರೇಷನ್ ಹಂಗೆ ಮಾಡತ್ತರ್ ಆಯಿತ್ತು ಜೋಕಾಲಿ ಅವು ಎಲ್ಲಾ ಬಾಳ್ ಬಂದಿರತ್ವ್ ಆಟ ಆಡವು.